ಹ್ಮ್ ಆಯ್ತ್ ಎಲ್ಲಾ ಜಾಸ್ತಿ ಆಗೋದೆಲ್ಲಾ ನೋಡಿ ಎಂಟ್ ದಿನಾ ಇರ್ಲಿಕ್ಕಾಗೆ, ಎಲ್ಲಾ ಜಾಸ್ತಿ. ಎಲ್ಲಾ ಇದು ಇರ್ತಿತ್ತು. ಹ್ಮ್ ಎಲ್ಲಾ ಪಟ್ಟಿ ಚಂದಾಪಟ್ಟಿ ಮಾಡೋದು, ಆಮೇಲ್ ಬಣ್ಣ ಆಡೋದು ಎಲ್ಲಾ.

ಹಾ ನಮ್ಮಲ್ಲಿ ಊರಾಗಿನ್ ಮಂದಿ ಮಾಡ್ತಾರಣ್ಣಾ ನಮ್ಮ್ ಮಕ್ಕ್ಳು ಮಾಡಲ್ಲಾ.

ಹಂಗಲ್ಲಾ ಈಗ ಕಟ್ಟಿಗಿ ಹಚ್ಚಿ ಗಾಡಿದು ಬಿಡುದಿಲ್ಲಾ, ಹೋಗಾಕ್ ಬಿಡುದಿಲ್ಲಾ amount ಕೊಟ್ರ್ ಬಿಡ್ತೇವಿ ಅಂತ್ ಹೇಳಿ.

ನಡಕ್ ಕಟ್ಟಗಿ ಹಿಡಿತಾರ್ ಕಟ್ಟಾಗಿ ಹಿಡಕುಳೆ ನಿಮಗೆ ಹೋಗ್ಬೇಕಾದ್ರ ಎರಡ್ ರೂಪ್ಯಾ ಕೋಡ, ಐದ್ ರೂಪ್ಯಾ ಕೋಡ್ ಅಂತಾರ.

ಹಾ ಹೌದಣ್ಣ . ಚೂರ್ ಕೆಲ್ಸಾ ಇದೆ ಆಮೇಲ್ ಮಾಡ್ತೇನಿ.

hello,

ಮ್ ಚೆನ್ನಾಗಿದ್ದೀನಿ ಊಟ ಆಯ್ತಾ ?

ಆಯ್ತು? ಆಮೇಲೆ ಕೆಲ್ಸ ಎಲ್ಲಾ ಹೆಂಗ್ ಹೋಗ್ತಾ ಇದೆ?

ಇವಾಗೆಲ್ಲಾ TVSs companyಲಿ join ಮಾಡಿದೀನಲ್ಲ ? work load heavy ಇದೆ.

ಏನ್ destination ನಿಮ್ದು? ನಮ್ದ್ ಏನಣ್ಣ ಇವಾಗ engineer automation engineer ಅಣ್ಣ. ಹೌದಾ ಸರಿ.ಎಲ್ಲಾ ಕಲ್ತ್ಕೊಂಡ್ ಬಿಟ್ರಾ?

ಓ ನಾನೂ ಹೊಸೂರಲ್ಲಿ ಇದ್ದೆ. ಈಗ ಯಾಕೋ ಬೆಂಗಳೂರಿಗೆ ಬಂದಿದ್ದೆ.

ಅ ಈಗ ಚಿಕ್ಕು companyಲಿ ಕೆಲ್ಸ ಮಾಡ್ತಿದೀನಿ engineer ಅಂತ.

ಆಯ್ತಣ್ಣ ಆಯ್ತಣ್ಣ ಆಯ್ತಣ್ಣ ನಂದು ಅಷ್ಟೆಣ್ಣ ಇವಾಗ TVS companyಗೆ ಇವಾಗ join ಮಾಡಿ ಆರು ತಿಂಗಳಾಯ್ತು.

boss full ಬಂದು full pressure ಕೊಡ್ತಾ ಇದಾರೆ implement ಮಾಡ್ದೆಣ ಒಂದು ನಾಲ್ಕೈದು implement ಮಾಡ್ದೆ prize ಕೊಟ್ರು.

ನಮಗೆ prize ಎಲ್ಲಾ ಏನಿಲ್ಲ ಏನೋ ಇವತ್ತು start ಆಗಿ ಐದು ವರ್ಷ ಹೋಯ್ತoತೆ ಏನೋ cake cut ಮಾಡುದ್ರಪ್ಪ.

ಆ ಏನೋ cut ಮಾಡಿ ಇನ್ನೇನೋ ಇನ್ನೊಂದು ಐದು ವರ್ಷಕೆ ಇನ್ನೊಂದು. ದೊಡ್ಡ company ಹಾಕ್ಸ್ತೀನಿ ಅಂತ ಹೇಳವ್ರೆ. ನೋಡಣ ಏನ್ ಮಾಡ್ತಾರೆ ಅಂತ ನಂದೇನಣ್ಣ ಇವಾಗ ನಮ್ದು automation engineer ಇವಾಗ .

ಹ first ಇರೋ company TTKs companyಲಿ ಕೆಲ್ಸ ಮಾಡ್ತಾ ಇದ್ದೆ ಅಲ್ಲ?

ಆವಾಗ್ ಬಂದು maintenance ಕೆಲ್ಸ ಮಾಡ್ತಾ ಇದ್ದೆ ಆಗಾಗ ಬಂದು cash ಅಷ್ಟು ಕೊಟ್ರು .

ಒಂದು ಮರ್ಯಾದೆ ಇತ್ತು.ಅವರು ನನ್ ಕೆಳಗ ನನ್ ಕೆಳಗಡೆ ಬಂದು ಒಂದು ಒಂದು ಇಪ್ಪತ್ತು ಜನ ಏನೋ ಕೆಲ್ಸ ಮಾಡ್ತಾ ಇದ್ರು.

ಅದು ಬಂದು ಇಪ್ಪತ್ತು ಜನ ಬಂದು ಕೆಲಸ ಮಾಡುವಾಗ train up ಮಾಡ್ತಾ ಇದ್ದೆ ಅವರಿಗೆ ಏನಾದ್ರು problem ಆದ್ರೆ ಏನಾದ್ರು machine ಏನಾದ್ರು break down ಆದ್ರೆ

ಈ corona ಬಂತು ಇಲ್ಲಾ ಅಂದ್ರೆ ಏನೋ life ಉ correctಗ್ ಹೋಗ್ತಾ ಇತ್ತು coronaಯಿoದ life ತುಂಬಾ ಇದಾಯ್ತಣ್ಣ. ನಿಮ್ದು coronaಗು ಏನಾದ್ರು life ಏನಾದ್ರು change ಆಯ್ತಾ ಅಣ್ಣ, corona ಬಂದ್ ಬಿಟ್ಟು ನಂಗ್ ತುಂಬಾ ಕಷ್ಟ ಪಟ್ಬಿಟ್ಟೆ

ಆದ್ರೆ ಇನ್ನೊಂದು ಸಲ ಅಷ್ಟ್ರಲ್ಲಿ ಪಾ

ಹೇಳಣ್ಣ ಪರವಾಗಿಲ್ಲ time ಇದೆ ಮಾತಾಡೋಣ ಏನಣ್ಣ ತುoಬಾ ದಿವ್ಸ ಬಿಟ್ಟು ಕಾ phone ಮಾಡಿದ್ಯ .

ಓ ಯಾವ companyಗೆ ಹೋದ್ರುನು ಒಳ್ಳೆ ಸಂಬಳ ಕೊಡಲ್ಲ ಇವತ್ತು ಹೋದರೆ ಒಂದೆರಡು ದಿವಸ ಇಟ್ಕೊಳ್ತಾನೆ ಆಮೇಲೆ ಬೇಡ ಬೇಡ ಅಂತ ಹೋಗ್ತಾನೆ . ಅಯ್ಯೋ ಅದಕ್ಕೆ ನಾನು ಒಂದು course ಓದ್ಬಿಟ್ಟು ಈ company ಗೆ join ಮಾಡಿದ್ದು ಹೆoಗೂ ಹೊಸೂರಲ್ಲಿ ಇರ್ಕೂಡ್ದು ಅನ್ಕೊಂಡ್ ಬಿಟ್ಟೆ ನಾನು .

ಈ ಹೊಸೂರ್ ಜನನೆ ಸರಿ ಇಲ್ಲ . ಒಂದು ಸ್ವಲ್ಪ ಒಂದ್ ಎಲ್ಲಾನು ಯಾಮಾರ್ಸೋರೆ ತುಂಬಾ ಸಂಬಳಾನು correct ಆಗಿ ಕೊಡಲ್ಲ ಕೆಲಸ ಮಾತ್ರ ಜಾಸ್ತಿ ಇಸ್ಕೊಂತಾನೆ .

ಓ ಇಲ್ಲಿ ಬರುವಾಗ ಪರವಾಗಿಲ್ಲ

ಒಂದ್ PH movie ಗೆ ಹೋಗೋಣ ನಾವು ಇಬ್ರು

ಊರಲ್ಲಿ ಯಾವುದೋ ಒಂದು multiplex open ಆಗೈತಂತೆ. ಇಲ್ಲಾಣ್ಣ ಅದು ಕರ್ನೂಲ್ ಆಗ warehouse ಕರ್ನೂಲ್ ಬಂದು ಇವಾಗ ಅದೇ ಉಮ್ಮ್ ಆ PVRತರ ಸಿನಿಮಾ ready ಮಾಡ್ತಾ ಇದಾರೆ

ಅದು PSದು ಆಗಲ್ಲ ಅಣ್ಣ ಏನೋ ಇದು ವಿಜಯ್ picture ಬರ್ತದೆ ಅಲ್ಲ ಅದು ಏನಣ್ಣ ಅದು ಏನೋ ಗೊತ್ತಿಲ್ಲ ವಿಜಯ್ picture

ಗೊತ್ತಿಲ್ಲ ದೇವ್ರು ನಮ್ದು ಯಾವತ್ತು ಕರ್ನಾಟಕ ನಾವು ಕರ್ನಾಟಕ ತಾನೆ ಅದೇ ಅವತು ಏನಾದ್ರು ಶಿವರಾಜು ನಾವು ಎಲ್ಲಿಗಾನ ಹೋಗಣ ನಮ್ ಆನೇಕಲ್ ತಾನೆಣ್ಣ ಪಕ್ಕ ಆನೇಕಲ್ ಹೋಗ್ಬಿಟ್ಟು ಯಾವ್ದಾದ್ರು picture ನೋಡ್ಕೊಂಡ್ ಬರೋಣ. ಹೌದ

ನಮ್ದು ಏನಿಲ್ಲಣ್ಣ ಏನಾದ್ರು Hollywood picture ಬಂದ್ರೆ ಹೋಗಿ ನೋಡಿ ಬರೋಣ ಇಲ್ಲ ಅಂದ್ರೆ ಮನೆಯಲ್ಲಿ ಕುತ್ಕೊಳೋಣ ಏನ್ ಮಾಡದು ? ಅವರು ತಮಿಳವರು ಇರ್ದತಾರೆ ಅಂದ್ರೆ ಹೋಗಿ ನೋಡಕೆ ಆಗ್ತದೆ ನಾವು ಕರ್ನಾಟಕ ಅವ್ರ್ ಅಣ್ಣ ಕರ್ನಾಟಕ picture ನೋಡಬೇಕಲ್ಲಾ ಸರಿ ಸರಿ

ನೀವು ಯಾವಾಗ ಬರ್ತೀರಾಣ್ಣ ಹೊಸೂರ್ ಗೆ ಬನ್ರಣ್ಣ ಹೊಸೂರ್ ಗೆ ಅ ಒಂದು ಎರಡು ವಾರ ಆದ್ಮೇಲೆ ಬರ್ತೀನಿ

ಒಂದು ಕೆಲಸ ಮುಗುಸ್ಬಿಟ್ಟು ಬರ್ತೀನಿ.

ಸ್ವಲ್ಪ ಇಲ್ಲಿ work ಎಲ್ಲ pending ಇದೆ ಅದೆಲ್ಲಾ ಮುಗಿಸ್ಬಿಟು ಬರ್ತೀನಿ ಆಯ್ತಣ್ಣ ಆಯ್ತಣ್ಣ ನಂದು ಇಲ್ಲಿ fullಲು ತುಂಬಾ torture ಮಾಡ್ತಾ ಇದ್ದಾರಣ್ಣ ಏನಾದ್ರು ಕೆಲಸ ಇದ್ರೆ ನೋಡಣ ಅಣ್ಣ ಹೌದ

Ration ಬೇಕಂದ್ರೆ ಕಳಿಸ್ತೀನಿ

ಏನಾದ್ರು ಬೆಂಗಳೂರು ಆಗಿದ್ರೆ ಕೆಲಸ ನೋಡ್ರಣ್ಣ ನಾವು ಕರ್ನಾಟಕದಾಗೆ ಕೆಲಸ ಮಾಡುದ್ರೆ ತುಂಬಾ ಉಪಕಾರ ಆಗ್ತದೆ ಹೌದ

ನಾನು ಬಂದು ಏನಂದ್ರೆ ಇಲ್ಲಿ ಬಂದು ಮುಗಿತದಣ್ಣ ಇವಾಗ ಒಂದು ಇವಾಗ ಒಂದು ತಿಂಗಳು ಇಲ್ಲ ಒಂದೂವರೆ ತಿಂಗಳು ಇದೆ ಅಷ್ಟೆ ನoಗೆ ಕೆಲಸ.

ಅದರ್ದು ಮುಗ್ಸ್ ಬಿಟ್ಟು ಏನ್ ಮಾಡೋದು plan ಗೊತ್ತಿಲ್ಲಣ್ಣ ಇವಾಗ ಬಂದು ಇವಾಗ ಬಂದು ಏಳು ಗಂಟೆ ಗಂಟ ಇರ್ತೀನಿ ಅಲ್ಲಿ

ಇವಾಗ ಇದು interview ಗೆ ಬಂದು prepare ಆಗ್ತಾ ಇದೀನಿ

ಇಲ್ಲಿ ತುಂಬಾ ಏನಣ್ಣ ಮಾಡೋದು ಊಟ ಚೆನ್ನಾಗಿಲ್ಲ ಇಲ್ಲಿ companyನಾಗುನು

ಏನಾನ ಊಟ ಹಾಕ್ತಾರ ಏನಣ್ಣ ಮಧ್ಯಾಹ್ನ? ಇಲ್ಲ ನಾನು hotel ಊಟ ತಿನ್ನದು.

ಅದು ಒಂದ್ ಚಿಕ್ಕು canteen ಇದೆ.

ಅದು ಒಂದ್ ಸ್ವಲ್ಪ ಜನಕೆ ಕೊಡ್ತಾರೆ ನನಗೆಲ್ಲಾ ಇನ್ನು ನoಗೆಲ್ಲಾ ಕೊಡೋದಿಲ್ಲ

ಆ ಆಚೆ ಹೋಗಿದ್ದಾಗ ತಿನ್ನೋದು ನಾನು ನಮಗೆ ಊಟ ಇದೆಣ್ಣಾ

ಅಲ್ಲಿ ಚೆನ್ನಾಗಿರಲ್ಲ Tea break ಎನಾನ ಮಾಡ್ತೀರ tea ಕೊಡ್ತಾರ ಇಲ್ಲರ ಅದಕ್ಕು ನೀವ್ ಬಂದು ಅಚೆ ಕಡೆ ಹೋಗಿ tea ಕುಡಿತೀರ ಅಣ್ಣ tea ಆಚೆ ತ ಹೋಗಿ ಕುಡಿಯೋದು ಇಲ್ಲೆಲ್ಲಾ ಇಲ್ಲ.

ಆಚೆ ಕಡೆ ಅಂದ್ರೆ ಯಾವ ತರಾಣ್ಣ company ಬಿಟ್ಟು ಅಚೆ ಕಡೆ ಹೋಗ್ತಿರಾ ಇಲ್ಲ company ಒಳಗಡೆನೆನ ? company ಆಚೆ ಹೋಗ್ತೀನಿ break ಬಿಡ್ತಾರೆ ಆವಾಗ ಹೋಗೋದು ಸ ಅಯ್ಯೋ ತುಂಬಾ ಪುಣ್ಯ ಮಾಡಿದಿರಾ ಗುರು ನೀವು ನಮಗೆ ಏನು ಇಲ್ಲ ಒಳಗಡೆನೆ ಜೈಲ್ ತರ ನಮಗೆ ಒಳಗಡೆ ಹೋಗ್ಬಿಟ್ಟು ಎಂಟು ಕಾಲ್ ಗೆ ಹೋದ್ರೆ ಸಾಯಂಕಾಲ ಏಳುವರೆಗೆ ಬರೋತರ ಆಗ್ತದೆ. so ಏನ್ ಮಾಡದು ನೀವಾದ್ರು ಪರವಾಗಿಲ್ಲ

free ಆಗಿ ಬಿಡ್ತಾರೆ ಯಾವಾಗ ಬೇಕಾದ್ರು tea time ಅಲ್ಲಿ ಎಲ್ಲಾ ಬಿಡ್ತಾರೆ ಅದರಲ್ಲಿ ಏನು problem ಇಲ್ಲ but ಏನಂದ್ರೆ ಇದು ಸ್ವಲ್ಪ ಚಿಕ್ಕು company ಇಲ್ಲ

ಅ ಇನ್ನoತ ಬೇರೆ company ನೋಡಬೇಕು ಈಗ set ಆಗ್ತಾಯಿಲ್ಲ ನಂಗೆ.

ಏನು ಊಟ ಎಲ್ಲಾ ಆಯ್ತಾ ? ಇಲ್ಲಣ್ಣ ಇನ್ಮೇಲ್ ದ ಇವಾಗದ ಬಂದೆ ಅದೇ ಹೇಳದೆ ಅಲ್ಲ ಇವಾಗ ದ ಬಂದೆ ಊಟ ಮಾಡಬೇಕು

ಆಮೇಲೆ ಇದು ಮಾಡಬೇಕು ಆಮೇಲೆಣ್ಣ ಇದು ನಂದು ಒಂದು ಒಂದು ಇದುಣ್ಣ

timeನಾಗ ನಾನು ತುಂಬಾ ಇದು ಬೇಜಾರ್ ಆಗ್ಬಿಡ್ತು ನಂಗೆ.

company ಅದೇ ವಿಷ್ಯ ಅಂದ್ನಲ್ಲ TTKಗೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಾ ?

ಅವ್ರು ಬಂದು ಏನ್ ಮಾಡ್ತಾರೆP.F amount ಕೊಡಲ್ಲ ಅಂತಾರಣ್ಣ. P.F amount ಬಂದು ಕೇಳುದ್ರೆ ಈ ತರ apply ಮಾಡು ಅಂತಾರೆ ನೀವು ಏನೋ ಅದು ಹೇಳ್ತಿರ ಹೋಗಿ ಮಾತಾಡ್ತೀನಿ. ಈಗ online ಮಾಡದು ಇವಾಗೆಲ್ಲಾ online UN number ಎಲ್ಲ ನಿoಗೆ ಗೊತ್ತು ತಾನೇ?

UN number ಇದ್ರೆ ಸಾಕು online easyಯಾಗಿ ಎತ್ಬಹುದು

ಇತ್ತಾ ನಿಮಗೆ P.F P.F ಎಲ್ಲಾ ಇತ್ತಣ್ಣ executive ಅಲ್ಲ ನಾನು. ಎಷ್ಟ್ ಹಿಡೀತಾ ಇದ್ರು ?

ಎಷ್ಟ್ ಹಿಡೀತಾ ಇದ್ರು?

ಓ ಐನೂರು ರೂಪಾಯಿ ಅಣ್ಣ ಎಲ್ಲಾ ಹೋಗಿ ಅವಾಗ ಅವಾಗ ತುಂಬಾ ಅದು two thousand eighteen ಅಲ್ಲ ನಾನು

ಇವಾಗ ಬಂದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅ ಕಾಲದಗೆ ಅಂದ್ರೆ ತುಂಬಾ ದೊಡ್ಡ ವಿಷ್ಯ ಹದಿನೈದು ಸಾವಿರ ರೂಪಾಯಿ ಎಲ್ಲ so ಎಲ್ಲಾ ಹೋಗಿ ಒಂದು ಸಾವಿರ ರೂಪಾಯಿ ಹಿಡೀತಾ ಇದ್ರೂ ESI PF ಎಲ್ಲಾ ಹೋಗಿ

ಸರಿ ಆಮೇಲೆ ದ ನಿಮಗೆ ಗೊತಲ್ಲ corona ಬಂದ್ಬಿಟ್ ಮೇಲೆ ನಾನು NTTF college ಗೆ ಹೋದೆ

N NTTF ಹೋಗಿ ನoಗೆ ಅದಾದ್ಮೇಲೆ PLCA ಆಮೇಲೆ SCADA